ಇದು ಈ ಚಿತ್ರವನ್ನು ಬೆಳಗಾಮಿನ ಚಿತ್ರಣವಾಗಿದ್ದು ದೂರದಲ್ಲಿರುವ ಒಂದು ಎತ್ತರದಲ್ಲಿರುವ ಬೆಟ್ಟಗುಡ್ಡಗಳ ಒಂದು ಅಹ್ ಚಿತ್ರಣವಾಗಿದೆ.

ಮತ್ತೆ ಇದು ಇದು ಒಂದು ಬೆಳಗಾವಿಯ ಚಿತ್ರಣವನ್ನು ನೋಡಬಹುದು ಮತ್ತೆ ಎತ್ತರವಾಗಿರುವ ಬೆಟ್ಟ ಗುಡ್ಡಗಳು ಮತ್ತೆ ಈ ಈ ಕಡೆ ಇರುವ ಒಂದು ಗುಡ್ಡ ಬೆಟ್ಟಗಳು ಕೂಡ ಹಸಿರಿನಿಂದ ಕೂಡಿದೆ.

ಇದು ಬೆಳಗಾವಿಯ ಒಂದು ಚಿತ್ರಣವಾಗಿದೆ ಬೆಟ್ಟ ಗುಡ್ಡಗಳ ಬೆಟ್ಟ ಗುಡ್ಡಗಳಲ್ಲಿದೆ ಮತ್ತೆಅಹ್ ಎತ್ತರವಾದ ಬೆಟ್ಟ ಗುಡ್ಡಗಳಿದು ಅಹ್ ಇದು ಕೆಳಗೆ ಹೋಗುವ ಒಂದು ಎಂತದು ಕಿಂಡಿಯಂತೆ ರೀತಿಯಲ್ಲಿ ಮತ್ತೆ ಒಳಗಡೆ ಹೋಗುವ ಗುಹೆಗಳ ರೀತಿಯಲ್ಲಿ ಮತ್ತೆ ಇಲ್ಲಿ ಒಂದು ಆರ್ಚ್ ಕೂಡ ಇದೆ ಹಾಳಾಗಿದೆ.

ಈ ಚಿತ್ರವು ಬೆಳಗಾವಿಯ ಒಂದು ಮರತ್ಕಾ ಮಂದಾಯಿನಿ ಇಂಜಿನಿಯರಿಂಗ್ ಕಾಲೇಜಿನ ಚಿತ್ರಣವಾಗಿದ್ದ ಮುಂದೆ ಪಾಲಿಟಿಕ್ ಹೆಡ್ ಆಫೀಸ್ ಪಾಲಿಟಿಕ್ ಡಿಪಾರ್ ಮೆನ್ನಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ನ ಬೋರ್ಡ್ ಅನ್ನು ಹಾಕಿದ್ದು.